ಮತ್ತು ಇಲ್ಲಿ ನಮಗೆ ಒಂದು ಕಚ್ಚರ ತುಂಬುವ--

ತಿಂಡಿಗಳನ್ನು ಇಡಲಾಗಿದೆ ಮತ್ತು ಇಲ್ಲಿ ಎರಡು ವ್ಯಕ್ತಿಗಳನ್ನು ಕಂಡು ಬರುತ್ತಾಯಿದ್ದಾರೆ.

ಮತ್ತು ಇಲ್ಲಿ ಮೂರು ಮಷೀನ್ ಗಳು ಕಾಣುತ್ತ ಇವೆ.

ಹಾಗೆ ಒಂದು ಕನ್ನಡಿಯನ್ನು ಹಚ್ಚಲಾಗಿದೆ ಕನ್ನಡಿಯ ಒಳಗಡೆ ಒಂದ್ ಒಬ್ಬ ವ್ಯಕ್ತಿಯನ್ನು ಕಂಡು ಬರುತ್ತಾ ಇದ್ದಾನೆ.

ಇದು ಒಂದು ಕಾರ್ಯಕ್ರಮದ ಹೊರಗಿನ ದೃಶ್ಯವಾಗಿದೆ.

ಮತ್ತು ಸುತ್ತ ಮುತ್ತಲು ಕೆಂಪು ಬಣ್ಣದ--

ಸ್ಥಿತಿ ಮಾಡಲಾಗುತ್ತಾ ಇದೆ ಮತ್ತು ಇಲ್ಲಿ ಕೆಳಗಡೆ ಎರಡು--

ಮತ್ತು ಈ ಕಟ್ಟಡಕ್ಕೆ ಹಲವಾರು ಕಿಡಕಿಗಳು ಇವೆ.

ಚಿತ್ರದಲ್ಲಿ ತೋರಿಸಿದಂತೆ ಇಲ್ಲಿ ಕಟ್ಟಡ ಕಾಣುತ್ತಾ ಇದೆ.

ಬಿಳಿ ಬಣ್ಣದ ಕಾರು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ನಮಗೆ ಒಂದು ಮಂದಿರನ್ನು ಕಂಡುಬರುತ್ತ ಇದೆ ಅದರ ಮೇಲುಗಡೆ ಒಂದು ಕೆಂಪು ಬಣ್ಣದ ಧ್ವಜವನ್ನು ಕಂಡುಬರುತ್ತ ಇದೆ.

ಗೌಡದಿಂದ ಮಾಡಲ್ಪಟ್ಟ ಹಲವಾರು ವಸ್ತುಗಳನ್ನು ಕಂಡುಬರುತ್ತ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಆಸ್ಪತ್ರೆಯನ್ನು ತೋರಿಸಲಾಗಿದೆ.

ಮತ್ತು ಇಲ್ಲಿ ಕೆಲವು ವ್ಯಕ್ತಿ ಗಳು--

ಮತ್ತು ಇಲ್ಲಿ ಬ್ಯಾನರಿನ ಒಳಗಡೆ ಮಹಿಳೆಯ ಚಿತ್ರವನ್ನು ಅಂಟಿಸಲಾಗಿದೆ.

ಇಲ್ಲಿ ನಮಗೆ ಒಂದು ಕಿರಣಾ ಅಂಗಡಿಯನ್ನು ಕಂಡು ಬರುತಾ ಇದೆ ಅದರ ಹೆಸರು ವೀರಭದ್ರೆಶ್ವರ್--

ಮತ್ತು ಇಲ್ಲಿ ಗೋಡೆಯ ಮೇಲೆ ಒಂದು--

ಇದರಲ್ಲಿ ತೋರಿದಂತೆ ನಮಗೆ ಒಂದು ವೈದ್ಯಕೀಯ--

ಔಷಧಿಗಳನ್ನು ಕಪ್ಪಟಿನ ಒಳಗಡೆ ಕಂಡು ಬರುತಾ ಇದೆ.